ಕಾಲೇಜು ಬಹಳ ಒಳ್ಳೆಯದು ಇದ್ರಲ್ಲಿ ಇದ್ರಲ್ಲಿ ಓದೋವರು ಟಾಪರ್ ಮತ್ತು ಇದು ನೋಡುದಕ್ಕೆ ಚೆನ್ನಾಗಿದೆ ಇದ್ರಲ್ಲಿ ಟೀಚರ್ಸ್ ಮತ್ತೆ ಸರ್ಸ್ಗಳು ಬಹಳ ಒಳೆಯದನ್ನು ಹೇಳ್ ಕೊಡ್ತಾರೆ.

ಇದು ಧಾರವಾಡ ಕೋಟ ಹೈ ಕೋರ್ಟ್ ಒಫ್ ಕರ್ನಾಟಕ ಇದು. ಇದು ಧಾರ್ವಾಡದಲ್ಲಿ ಒಳ್ಳೇದು ಮತ್ತು ಇದು ಧಾರ್ವಾರ್ದಲ್ಲಿ ಫೇಮಸ್ ಆಗಿದೆ.

ದೇರಾಲಿ ಟೀಚರ್ಸ್ ಮತ್ತು ಸರ್ ಗಳನ್ನು. ಬಹಳ ಒಳ್ಳೆಯದು ಎಂದು ಹೇಳುತ್ತಾರೆ ಮತ್ತು __

ಸಂತೋಷ ಮತ್ತು ಸಂತೋಷ ಮತ್ತೂ ಸುದಾರವಾಗಿ ಹೋಗುತ್ತಾರೆ ಮತ್ತು ಇಲ್ಲಿನ ಭಕ್ತರಿಗೆ ಮತ್ತು ಇಲ್ಲಿನ ಭಿಕ್ಷೆ ಇರೌರಿಗೆ ಭಾಳ --

ಇದು ಒಂದು ಪಾರ್ಕ್ ಆಗಿದ್ದು ಇಲ್ಲಿ ಎಲ್ಲಾ ತರದ ಸ್ಟ್ಯಾಚು ಪ್ರಾಣಿ ಪಕ್ಷಿಗಳನ್ನು ಮಾಡಲಾಗುತ್ತದೆ.